ಹ್ಮ್ ಮಗನೇ ಎಂತ ಗೊತ್ತ ಆ ವಿದ್ಯೆ ಅಂದ್ರೆ ನಮಿಗೆ ನಿಮ್ ಶಾಲೆಯಲ್ಲಿ ವಿದ್ಯಾಭ್ಯಾಸದ್ ಬಗ್ಗೆ ಎಂತಾರು ಹೇಳಿ ಅಂತಾರೆ ಆಗ ನೀನ್ ಎಂತ ಹೇಳ್ತೆ ಹಾಗೆ ನೋಡು ವಿದ್ಯೆ ಅಂದ್ರೆ ಜೀವನ್ದೊಂದು ಅಧ್ಭುತ ಘಟ್ಟ ಅದು ಪ್ರತಿ ವಯಸ್ಸಿನಿಂದ ನೀನ್ ಸಣ್ಣ್ದಿರುವಾಗ ಹಿಡ್ದು. ಇನ್ನು ಹಳೆಯವರಾಗೊ ನಮ್ಗೆ ಓದಿದಷ್ಟು ಇದೆ ಮಗ ಈಗ ಈಗಿನ್ ಸಮಾಜದಲ್ಲಿ ಮಗ ನಮ್ದೆಲ್ಲ ಶಿಕ್ಷಣ ಪದ್ದತಿಯೆ ಬೇರೆ ಇದ್ದಿತ್ ಈಗಿದು ಶಿಕ್ಷಣ ಪದ್ದತಿನೇ ಬೇರೆ ಅ~ ಅದ್ ಅದ್ ಅಂದ್ರೆ ನಿನ್ಗೆ ಒಂದ್ರಿಂದ ಏಳ್ನೇ class ವರೆಗೆ ನಿನ್ದ್ ಸಣ್ಣದ್. ಪ್ರಾಥಮಿಕ ಶಿಕ್ಷಣ ಅಂತಾರೆ ಅದಾದ್ಮೇಲೆ ಆ ಪ್ರೌಢ ಶಿಕ್ಷಣ ಅಂದ್ರೆ ಎಂಟ್ರಿಂದ ಹತ್ನೇ class ವರೆಗು ಪ್ರೌಢ ಶಿಕ್ಷಣ ಅದಾದ್ಮೇಲೆ ಪದವಿ ಪೂರ್ವ ಶಿಕ್ಷಣ ಅಂದ್ರೆ ಅಹ್ ಹನ್ನೊಂದ್ನೆೇ class ಇಂದ ಹದ್ನೈದ್ನೇ class ವರೆಗೆ ಪದವಿ ಪೂರ್ವ ಶಿಕ್ಷಣ ಅದ್ರಲ್ಲೂ ಏನ್ ಗೊತ್ತಾ. ಈಗ ಹ್ಮ್ ಒಂದ್ರಿಂದ ಹತ್ನೆ class ವರೆಗೆ ಒಂದೇ ತರ ಅಂದ್ರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಓದ್ಲಿಕ್ಕೆ ಇರುತ್ತೆ ನಿಂಗೆ ಅದಾದ್ಮೇಲೆ ಅಹ್ ಕಲಾ ಇದ್ರಲ್ಲಿ ಕ~ ಪದವಿ ಪೂರ್ವ ಶಿಕ್ಷಣದಲ್ಲಿ ಕಲಾ ವಿಭಾಗ, ವಿಜ್ಞಾನ ವಿಭಾಗ, ವಾಣಿಜ್ಯ ವಿಭಾಗ ಇದೆ ನಿಂಗೆ ಯಾವ್ದ್ ಇಷ್ಟ ಮಗ ಹೊ ನಾನ್ ನಿನ್ನನ್ನು ವಿಜ್ಞಾನ ವಿಭಾಗಕ್ಕೆ ಹಾಕುದ್ ಯಾಕ್ ಹೇಳು ನೀನ್ ಅದನ್ನ್ ಒಳ್ಳೆ ರೀತಿಯಲ್ಲಿ ಓದಿ ನೀನು ಆ ವೈದ್ಯ ಆಗ್ಬೇಕು ಆಹ್ ಹಾಗಾಗಿ ನಂಗ್ ಅದೇ ಇಷ್ಟ ಹಾಗಾಗಿ ನೀನ್ ಅದನ್ನೇ ಕಲಿಬೇಕು. ಅಂದ್ರೆ ಆ ಇದಲ್ಲ ನಿಮ್ಗೆ ಆ ಈಗ ಹೇಗ್ ಕಲಿತಿದ್ದಿ ಹಾಗೆ ಮುಂದಕ್ಕು ಕಲ್ತ್ರೆ ನಿನ್ನನ್ನು ವಿಜ್ಞಾನ ವಿಭಾಗಕ್ಕೆ ಹಾಕ್ಬೇಕು ಅಂದ್ರೆ ನನ್ ಮನ್ಸಿಗೆ ಗೊತ್ತಾ ಹಾಗಾಗಿ ನೀನ್ ಒಳ್ಳೆ ಮಾಡಿ ಓದ್ಬೇಕು ಮತ್ತೆ ನೋಡು ಈಗ ಮೊದ್ಲೆಲ್ಲ ಹೇಳ್ತಾರೆ ಅಂದ್ರೆ ಗಾದೆ ಮಾತು ಕೂಡ ಇದೆ. ವಿದ್ಯೆಯೇ ವಿನಯಕ್ಕೆ ಭೂಷಣ ಅಂತಾರೆ ಗೊತ್ತಾ ವಿದ್ಯೆ ಇದ್ರೆ ನೀನು ನಿನ್ನ ಅಹ್ ಇದ್ರಲ್ಲೇ ಗೂತ್ತಾಗತ್ತ ಈ ಮಗನಿಗೆ ಇ~ ಇವ್ನಿಗೆ ಒಳ್ಳೆ ವಿದ್ಯೆ ಕೊಟ್ಟಿದಾರೆ ಮನೆಯವ್ರು ಆತರ ವಿದ್ಯೆ ಅಂದ್ರೆ ನಮ್ದು ಇಡೀ ಜೀವನವನ್ನೇ change ಮಾಡುತ್ತೆ ಹಾಗಾಗಿ. ಹಾಗಾಗಿ ನೀನ್ ಒಳ್ಳೆ ರೀತಿಯಲ್ಲಿ ಓದ್ಬೇಕು ಆ ಮತ್ತೆ ವಿಜ್ಞಾನ ವಿಭಾಗದಲ್ಲಿ ವಿದ್~ ವೈದ್ಯ ಆಗಿ ಕೆಲಸ ಮಾಡ್ಬೇಕು ಆಹ್ ಜನಗಳಿಗೆ ಕಾಳಜಿ ವಹಿಸ್ಬೇಕು ಅದೆಲ್ಲ ನಂಗ್ ತುಂಬಾ ಇಷ್ಟ ಮಗ ಅದೇ ಆಗ್ಬೇಕು ಗೊತ್ತಾಯ್ತ ಮತ್ತೆ ಒಂದ್ ಈಗಿನ್ ಕಾಲದಲ್ಲಿ ಎಲ್ಲ ಆಹ್. ಆಂಗ್ಲ ಮಾಧ್ಯಮ ಬಂದ್ ಹ್ಮ್‌ ವಿದ್ಯೆಗೆ ಅಷ್ಟು ಇದೇ ಇಲ್ಲ ಅಂದ್ರೆ ಕೊಡ್ತಾರೆ ಮಕ್ಕಳಿಗೆ ತುಂಬಾ ಕಿರಿ ಕಿರಿ ಕೊಡ್ತಾರೆ ವಿದ್ಯೆ ಅಂದ್ರೆ ಆಗ್ ಓದ್ಬೇಕು ನಿಂಗ್ ನಾನ್ ವಿದ್ಯೆಗೆ ಆತರ ಹೇಳುದಿಲ್ಲ ನೋಡ್ ಒಳ್ಳೆ ರೀತಿಯಲ್ಲಿ ಓದ್ತಿದ್ದೆ ಹಾಗೆ ಆಗ್ಬೇಕು ಮತ್ತೆ ಆಹ್ ನಿನ್ ತಂಗಿಗೂ ಹಾಗೆ. ಅವಳನ್ನ್ ನಾನು ಒಂದ್ ಒಳ್ಳೆ ಶಿಕ್ಷಕಿ ಮಾಡ್ಬೇಕು ಅಂತ ಆಸೆ ಇದೆ ಗೊತ್ತಾ ಅವ್ಳು ಹ್ಮ್ ಇದ್ರಲ್ಲಿ ಯಾವ್ದ್ರಲ್ಲಿ ಕನ್ನಡನೇ ಓದಿಸ್ಬೇಕು ಅವ್ಳು ಅಂದ್ರೆ ಅಷ್ಟು ಈಗಿನ್ ಕಾಲದಲ್ಲಿ ಕನ್ನಡಕ್ಕೆ ಒಳ್ಳೆ ಪ್ರಾ~ ಇದೆ ಇಲ್ಲ ಪ್ರಾಮುಖ್ಯತನೇ ಕೊಡುದಿಲ್ಲ. ಎಲ್ಲ ಆಂಗ್ಲ ಮಾಧ್ಯಮಕ್ಕೆ ಕೊಡ್ತಿದ್ರು ಅದಕ್ಕಾಗಿ ನೀನ್ ಕನ್ನಡದಲ್ಲೇ ಶಿಕ್ಷಕಿ ಅವಳು ನಿನ್ ತಂಗಿ ಶಿಕ್ಷಣವನ್ನು ಕನ್ನಡ ಕನ್ನಡ ಶಿಕ್ಷಕಿ ಆಗಿಯೇ ಕೆಲ್ಸ ಮಾಡ್ಬೇಕು ಹಾಗೆ ನಿಮ್ ಇಬ್ರಿಗೂ ಒಳ್ಳೆ ರೀತಿಯಲ್ಲಿ ಇದು ಕೊಟ್ಟು ಸಮಾಜಕ್ಕೆ ಒಳ್ಳೆ ಪ್ರಜೆಗಳನ್ನಾಗಿ ಮಾಡ್ಬೇಕು ಅಂತ ಆಸೆ ನಂಗೆ ಗೊತ್ತಾ. ಮತ್ತೆ ಆಹ್ ಈಗ ನಿನ್ ತಂಗಿಗೂ ನೀನ್ ಸಹಾಯ ಮಾಡ್ಬೇಕು ವಿದ್ಯೆ ಕಲಿಯುದ್ರಲ್ಲಿ ಅವ್ಳಿಗು ಹ್ಮ್‌ ಗೊತ್ತಾಯ್ತ ಅದೇ ರೀತಿ ನಿನ್ಗು ಹಾಗೆ ಅವ್ಳಿಗ್ ಗೊತ್ತಿರೋದು ನೀನು ಹಂಚ್ಕೋಬೇಕು ನಿಂಗ್ ಗೊತ್ತಿರೋದು ಅವನ್ ಹಂಚ್ಕೋಬೇಕು ಹಾಗೆ ನಾವು. ಆಹ್ ಒಂದ್ ವಿಷ್ಯ ಗೊತ್ತಿಲ್ದ್ರೆ ಇನ್ನೊಬ್ರ ಅತ್ರ ಕೇಳಿ ತಿಳ್ಕೊಬೇಕು ಗೊತ್ತಾಯ್ತ ಅದ್ರಲ್ಲಿ ಇನ್ನು ನಿಂಗೆ ಇನ್ನಷ್ಟು ಜ್ಞಾನ ಸಿಗತ್ತೆ ಮಗ ಗೊತ್ತಾ ಅಹ್ ಗೊತ್ತಾಯ್ತ ಇ~ ಇನ್ನು ಆಹ್ ನಮ್ ಕಾಲದ್ ಶಿಕ್ಷಣ ಅಂದ್ರೆ ಕನ್ನಡ ಎಲ್ಲದ್ರಲ್ಲೂ ಕನ್ನಡ ಅದೊಂತರ. ನಾವ್ ಏಳ್ನೇ class ವರೆಗು ಓದಿದ್ರೆ ಈಗ ನೀವ್ ಈಗ ಅಹ್ ಪದವಿ ಅಲ್ಲ ಪದವಿ ಪೂರ್ವ college ಗೆ ಹೋಗ್ತಿದ್ರಿ ಅಲ್ಲ ಆತರ ಅದಕ್ಕೆ ಹ್ಮ್ ಸಮಾನತೆ ಇದ್ದಿತ್ತ್ ಮೊದ್ಲಿನ್ ಕಾಲದ್ದೇ ವಿದ್ಯೆ ತುಂಬಾ ಒಳ್ಳೇದು ಗೊತ್ತಾ ಈಗ ಅದೇ. ನಿಂಗು ನಿನ್ ಅಣ್ಣನಿಗು ಒಳ್ಳೆ ವಿದ್ಯೆ ಕೊಟ್ಟು ನಿಮ್ಮನ್ನ ಒಂದ್ ಒಳ್ಳೆ ಪ್ರಜೆಯಾಗಿ ಮಾಡ್ಬೇಕ್ಹೇಳಿ ಆಸೆ ಇದೆ ಅಷ್ಟೇ ನೀವ್ ಒಳ್ಳೆ ರೀತಿಯಲ್ಲಿ ಓದಿ ಅಮ್ಮನಿಗೆ ಒಳ್ಳೆ ಹೆಸ್ರು ತನ್ಕೊಡ್ಬೇಕು ಗೊತ್ತಾಯ್ತ ಮಗಾ.

ನಾವು ಮದುವೆ ತಯಾರಿಗಂತ ಎಲ್ಲಾನೂ ಹೋಗಿ market lang:Foreign ಗೆ ತಗೊಂಡ ಬರಾಕಂತ ಹೋಗಬೇಕು, ಬಟ್ಟೆ ಖರೀದಿ ಎಲ್ಲಾ ತಗೊಂಡ ಬರಾಕ ಹೋಗ್ಬೇಕು. ಆಮೇಲೆ ಹುಡುಗಾ ಹುಡುಗಿಗೆ ಅರ್ಬೀ ಅಂತ ತಗೋಳ್ತೀವಿ. ಮತ್ತ ಬೀಗರ ಅವ್ರ, ಅವರಿಗೆ ಎಲ್ಲಾನೂ ಅರಬಿ ತಗೋತೀವಿ. ಅರ್ಬಿ ತಗೊಂಡು, ಮತ್ತೆ ನಮ್ಮ ಸಂಬಂಧಿಕರಿಗೆ ಯಾರು ಇರ್ತಾರೋ ಎಲ್ಲಾರಿಗೂ ಅರ್ಬಿ ತಗೊಂಡು ಬಂದ್ವಿ. ಆಮೇಲೆ ನಮ್ ಕಡೆ ಬಾಂಡೆ ಅಂತ ಕೊಡ್ತಾರೆ ಆ ಭಾಂಡೆ. ಅವುನ್ನೆಲ್ಲ ಶ ತಗೊಂಡ್ವಿ market lang:Foreign ಎಲ್ಲಾ ಹೋಗಿ ಆ ಇದನ್ನ ಉಡುಗೊರೆ ಅಂತ ಕೊಡ್ತಾರೆ, ಮದುವೆಯಾಗಿ ಹೋ~ ಹೋಗ್ತಿರ್ತಾರಲ್ಲ ನಮ್ಮ ಸಂಬಂಧಿಕರಿಗೆ ಅವರಿಗೆ ಉಡುಗೊರೆ ಅಂತ ಏನಾದರೂ ಕೊಡಬೇಕಲ್ಲ ಅವ್ರಗೆ. ಉಡುಗೊರೆ ಅಂತ ತೋ, ಆಮೇಲೆ ಆ ಇದನ್ನ ಕೊಡ್ತಾರ ನಮ್ಮಕಡೆ ಮಸೂಟ ಸಾಮಾನ ಅಂತ ಮಾಡ್ತಾರ ನಾವೆಲ್ಲ ಮನೆಯಲ್ಲೇ ಮಾಡಿದ್ವಿ, ಮನೆಯಲ್ಲೇ ಅಂದ್ರೆ ಹಿಂಕೀನ್ ಸಾಮಾನ ಇದ್ ಎಲ್ಲಾ ತರಾನು ನಾವು ಮನೆಯಲ್ಲೇ ಮಾಡಿದ್ವಿ, painting lang:Foreign. ಹುಡುಗಿಗೆ ಏನು ಕೊಡ್ಬೇಕ ಎಲ್ಲಾ ತಯಾರಿನೂ ನಮ್ಮ ಮನೆಯಲ್ಲೇ ಮಾಡಿದ್ವಿ, ಆ ನಮ್ ಕಡೆ ಒಂದ್ ಪದ್ಧತಿ ಇದೆ, ಊರ ನಮ್ಮ ಸಂಬಂಧಿಕರ ಯಾರ ಇರ್ತಾರೆ ಅವ್ರ್ಗೆ ಅರಿಶಿನ ಕುಂಕಾ ಕೊಟ್ಟು, ಅವ್ರಿಗ ಮದ್ವೀ card lang:Foreign ಕೊಟ್ಟು ಸೀರಿ ಕೊಟ್ಟು. ಬರುವುದು ಒಂದು ಪದ್ಧತಿ ಇದೆ, ಅವ್ರಿಗೆ ಕೊಟ್ಟು ಎಲ್ಲಾಗು೯ ನಮ್ಮ ಸಂಬಂಧಿಕರು ಯಾರು ಊರೊಳಗಿರ್ತಾರೋ ಅವರಿಗೆ ಕೊಟ್ಟು ಬರುವುದು ಅದೊಂದು ಪದ್ಧತಿ ಇದೆ, ಆಮೇಲೆ ಮತ್ತೆ ನಮ್ಮ ಕಡೆ ಮದ್ವೆ ಅಂದ್ರೆ ಐದು ದಿನ ಇರುತ್ತೆ, ಐದಿನ ಶಾಸ್ತ್ರ ಇರುತ್ತೆ.

ಅದು ಒಂದಿನ ಅರಿಶಿನ ಶಾಸ್ತ್ರ ಅಂತ, ಅದು full lang:Foreign ಎಲ್ಲಾರೂ ಬಂದಿರ್ತಾರಲ್ಲಾ ಹುಡ್ಗಿಗ್ ಅರಿಶಿನ ಹಚ್ಚಿ full lang:Foreign ತಲೆ ಸ್ನಾನ ಮಾಡಿಸಿ ಅದೊಂಥರಾ ಇದನ್ನ ಮಾಡ್ತಾರ, ಆಮೇಲೆ ಮೆಹಂದಿ ಕಾರ್ಯಕ್ರಮ ಅಂತಿರ್‌. Mehendi lang:Foreign ಕಾರ್ಯಕ್ರಮ ಅಂತಿರುತ್ತೆ, ಅದು full lang:Foreign ಇದನ್ನ ಅದ್ದೂರಿಯಾಗಿಯೇ ಮಾಡ್ತಾರೆ, ಆಮೇಲೆ ಅ ಬಳೆ ಕಾರ್ಯಕ್ರಮ, ಬಳೆ ಅಂದ್ರೆ full lang:Foreign ಅದು full grand lang:Foreign ಆಗೇ ಮಾಡ್ತಾರೆ. ಆಮೇಲೆ reception engagement, engagement lang:Foreign ಅಂದ್ರೆ full lang:Foreign ಎಲ್ಲಾ ready lang:Foreign ಯಾಗಿ ಅವತ್ತು ಆ full lang:Foreign ಎಲ್ಲಾ ಸ್ನಾನ ಮಾಡಿಸಿ, ಅವರು ಬೀಗರ್ ಕಡೆಯಿದ್ದಾ ಅವ್ರು ನಮ್ಮ ಮನೆಗೆ ಬರಾನ್ತ್ಲೇ ನಾವು ಬಳೆ. ಕಾರ್ಯಕ್ರಮನ start lang:Foreign ಮಾಡ್ತೇವಿ, ಅವರು ನಮ್ಮನೆಗೆ ಲ~ ಲಗ್ಗನದ ಅಕ್ಕಿ ಗಂಟ್ ಅಂತ ತಗೊಂಬರ್ತಾರ ರಿ, ಅದನ್ನು ತಗೊಂಡು ಬಂದು ತಕ್ಷಣನ ನಾವು ಬಳೆ ಕಾರ್ಯಕ್ರಮನ start lang:Foreign ಮಾಡ್ತೀವಿ, ಆ ಬಳಿಕ ಕಾರ್ಯಕ್ರಮ start lang:Foreign ಮಾಡಂತಲೇನ, ಅದ. ಅಲ್ಲ್ ಆವಾಗ್ಲಿಂದನ start lang:Foreign ಮದ್ವೇ ಅಂತ, ಆ ಬಳೆ ತರಾಕ್ ಅಂದ್ರೆ ಬಳೇ ಎಲ್ಲಾಗು೯ ಮುತ್ತೈದೆಯಾರ್ ಯಾರ್ಯಾರ ಇರ್ತಾರೆ ಎಲ್ಲಾರ್ನು ಕರೆಸಿ, ಅವ್ರೀಗೆ ಬಳೆ ತೊಡಿಸಿ, ಅವರ್ಗೆ ಅರಿಶಿಣ ಕುಂಕುಮ ಕೊಟ್ಟು ಆಮೇಲೆ ಹುಡ್ಗಿನ hall lang:Foreign ಗ ಕಳಿಸ್ಬೇಕಂತ ತಯಾರ್ ಮಾಡ್ತೀವಿರಿ. ಅವ್ರೀಗೆ ಎಲ್ಲಾನು ಅಂದ್ರೆ ತಯಾರು ಮಾಡಿ, ಆಮೇಲೆ ಅಕಿಗೆ ಬಳೆ ಇಡಿಸಿ, ಮನೆಯಿಂದ ಕಳಿಸಬೇಕಂತ ಅಂದ್ರೆ, ದೊಡ್ಡದ ಅಲಾ, ಅದಕ್ಕೆ ನಾವ್ ಕಳಿಸ್ತೇವ ಅಕಿನ hall lang:Foreign ಗೆ. Hall lang:Foreign ಗೆ ಕಳಸನ್ ಅಂತನ engagement lang:Foreign ಅವಾಗೆ ಅವಾಗಿಂದನ start lang:Foreign ಆಕ್ಕೆತಿ, ಇಲ್ಲಿ ಮನೆಯಿಂದನ್ ಬಂದ ತಯಾರಿ ಮಾಡಿತೇ೯ವಿ, ಆಮೇಲೆ ಅಲ್ಲೇ hall lang:Foreign ಗೆ ಹೋಗುವಂತ್ಲೆ ಮತ್ತೊಂದು ಹೀಗೆಲ್ಲಾ ready lang:Foreign ಮಾಡಿ ಇಲ್ಲೊಂದು ಹ್ಯಾ hair style lang:Foreign. ಮಾಡಿರ್ತೀವಿ, ಅಲ್ಲಿ ಹೋಗಾಂತಲೇ ಒಂದು ಮತ್ತೊಂದು ಬೇರೆ ಥರಾ ತಯಾರಿ ಮಾಡ್ತೇತಿ, ಆಮೇಲೆ full lang:Foreign ಅಂದ್ರೆ ಎಲ್ಲಾರೂ ಬಂದಿರ್ತಾರಲ್ಲ, ಒಂದ dance lang:Foreign ಅಂತಾ ಮಾಡ್ತಾರೆ, ಹ್ಮ್ ಮಾಡಿ ಇವ್ರೆ ಆಗಿ ಎಲ್ಲಾನು ಮಾಡ್ತಾ. ಎಲ್ಲಾರೂ ಬಂದಿರ್ತಾರಲ್ಲ ಒಂದು ಒಂದು ಏನೋ ಒಂದು ಖುಷಿ, ಮದುವೆ ಅಂದ್ರೆ ಆ ಹೇಳ್ಕೊಳಕಾಗಲ್ಲ, ಅಷ್ಟು ಖುಷಿ engagement lang:Foreign ಅಂದ್ರೆ full lang:Foreign ಅವತ್ತು ರಾತ್ರಿ ಎಲ್ಲಾ ಎಲ್ಲಾನು ಖುಷಿ ಖುಷಿಯಾಗಿ ಇರ್ತಾರೆ ಎಲ್ಲಾರೂ ಬಂದಿರ್ತಾರೆ ಆಮೇಲೆ. ಮದ್ವೆ, ಬೆಳಗ್ಗೆ ಆ ನಮ್ ಕಡೆ ಒಂದು ಎಂಟು ಮೂವತ್ತಕ್ಕೆ ಒಂದು ಒಳಗಿನ ಅಕ್ಕಿಕಾಳು ಅಂತ ಮಾಡ್ತಾರೆ, ಆಮೇಲೆ ಅದನ್ನ ಅದ ಅಂದ್ರ ಅವಾಗ ತಾಳಿ ಕಟ್ಟೋದು, ಆಮೇಲೆ ಸಪ್ತಪದಿ ತುಳದು. ಇದ ಅದ ಅಷ್ಟರೊಳಗ ಅರಿಶಿಣ, ಅರಿಶಿಣ ಹಚ್ಚಿ ಅವಾಗ ಸ್ನಾನ ಇದನ್ನ ಮಾಡ್ತೀವಿ, ಇದನ್ನ ಮಾಡಿ ಸ್ನಾನ ಮಾಡಿತಿ ಆಮೇಲೆ ತಾಳೆಕಟ್ಟು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ, ತಾಳೆಕಟ್ಟು ಕಾರ್ಯಕ್ರಮವನ್ನು ಎಂಟು. ಅದು~ ದ ಒಳಗಿನ ಅಕ್ಕಿ ಕಾಳು ಅಂತ ಅಂತಾರೆ ಅದಕ್ಕೆ, ದೈವದ ಅಕ್ಕಿಕಾಳ ಅಂದ್ರ ಹನ್ನೇರಡಗಂಟೆಗಂತ ಇತೇ೯ತಿ, ಅದು timing lang:Foreign ಅಂತ ಇರತ್ತೆ, ಹನ್ನ್ಯಾಡ ಗಂಟೆಗಂತ, ಅದು ಹನ್ಯಾಡ ಗಂಟೆಇರನ ಅದು ಎಲ್ಲಾ. ಎಲ್ಲಾ ಒಂದ್‌ ಸಂಬಂಧಿಕರು ಎಲ್ಲಾರು ಬರಾವಂತ್ಲೇ ಅವಾಗ್‌ ಅದ್ ಅದೊಂದು fix lang:Foreign ಆಗ್ ಬಿಟ್ಟಿರ್ತೇತಿ, ಅದನ್ನ ಮಾಡ್ತಾರ, ಹನ್ನೆರಡು ಗಂಟೆ ಅಂದ್ರ start lang:Foreign ಮಾಡ್ತಾರೆ, ಆಮೇಲೆ ನಮ್ಮಕಡೆ ಅಂದ್ರೆ ಊಟ, ಊಟ main lang:Foreign. ಮದುವೆ ಎಲ್ಲಾ ಆದ ತಕ್ಷಣ main lang:Foreign ಊಟ ಇರತ್ತೆ, ಊಟ ಮದುವೆ ಹೆಂಗೆ ಆಗಲಿ ಊಟ ಮಾತ್ರ ಚನ್ನಾಗಿರಬೇಕು, ಅದ್ main lang:Foreign ನಮ್ ಕಡೆ highlight lang:Foreign ಅಂದ್ರೆ ಮದುವೆ ಹೆಂಗೆ ಇರ್ಲಿ ಅದು ಊಟ ಮಾತ್ರ. ಚನ್ನಾಗೇ ಇರಬೇಕು, ಅದ ಊಟ ಏನು ಸರಿ ಇಲ್ಲಾಂದ್ರೆ ಮತ್ತೆ ಏನ ಇದನ್ನ್‌ ಅಂತ .

ಶಾಲೆ ಶಾಲೆದು ಜೀವನ ಉಂಟಲ್ಲ ಅದು ನಂಗೆ ಮಾತ್ರ ಅಂತಲ್ಲ ಎಲ್ರಿಗೂ ಒಂದು ದೊ~ ಆ ತುಂಬಾ ಮರಿಯಲಾಗದ ಒಂದು ಸವಿ ನೆನಪು. ನಂಗೂ ಹಾಗೆ ನನ್ ಎಲ್ರಿಗೂ.

ಕೆಲವ್ best school life ಅಂದ್ರೆ ಎಲ್ರಿಗೂ ಬಾಲ್ವಾಡಿ ಇಂದ ಹತ್ತನೇ class PUC degree ತನ್ಕ ಒಂದೇ school ಅಲ್ಲಿ ಇರತರ್ ನೋಡಿ, ಅವ್ರಿಗೆ ಒಳ್ಳೇದ್ ಇರ್ಬೋದು ಆದ್ರೆ ನಂಗೆ ನಾನಾದ್ರೆ.

ಬಾಲ್ವಾಡಿ ಬೇರೆ ಕಡ್~ ಬೇರೆ ಶಾಲೆಯಲ್ಲಿ Bangalore ಅಲ್ಲಿ ಓದಿದ್ದು. ಬಾಲ್ವಾಡಿ ಇಂದ ಏಳ್ನೇ class ತನ್ಕ, ಬೇರೆ ಶಾಲೆ Bangalore ಅಲ್ಲೇ ಓದಿದ್ದು. Mahaveer Jain Vi School ಅಂತ. ಆಮೇಲೆ ಏಳ್ನೇ class ಇಂದ ಎಂಟ್ನೇ. Class ಇಂದ ಹತ್ತನೇ class ತನ್ಕ Pune ದಲ್ಲಿ ಓದಿದ್ದು, ನಂಗೆ ನಾನು ಅನ್ಕೊಂಡೆ ಇರ್ಲಿಲ್ಲ ನಾನ್ Pune ದಲ್ಲಿ ಓದ್ತೇನೆ. Pune ದಲ್ಲಿ ಓದುದು same ಒಂದೇ ರೀತಿ ಶಾಲೆ ಆದ್ರೆ ಅಲ್ಲಿ ವಿಶೇಷ ಅಂದ್ರೆ ಅಲ್ಲಿ ಕನ್ನಡ ಇಲ್ಲಾ.

Main ಕನ್ನಡ ಇಲ್ಲಾ three language ಅಲ್ಲಿ ಹಿಂದಿ, ಮರಾಠಿ, ಇಂಗ್ಲಿಷ್ ಇದು ಮೂರಿದ್ದಿದ್ದು ಅಂದ್ರೆ ನಾನು ಆಡು ಭಾಷೆ ಕನ್ನಡ ಇದ್ದು, ನಾನ್ ಅಲ್ಲಿ ಹೋದ ತಕ್ಷಣ ಮರಾಠಿ ಕಲಿಬೇಕು ಅಂದ್ರೆ ಹ್ಯಾಗೆ ಆಗ್ಬೇಕು?

ಅಲ್ಲಿ ಹೋಗಿ ಅಲ್ಲಿ ಶಾಲೆದ್ ಮಕ್ಕ್ಳು, ಮಕ್ಕ್ಳು ಜೊತೆಯಲ್ಲೆಲ್ಲಾ ಹ್ಯಾಗೆ ಬೆರೆಯುದು ಅವ್ರೆಲ್ಲಾ ಹಿಂದಿ, ಮರಾಠಿ, ಹಾ ಗುಜರಾತಿ, ರಾಜಸ್ತಾನಿ ಇತರ ಭಾಷೆ ಮಾರ್ವಾಡಿ ನಾವು ಇಲ್ಲಿ ಕೇಳದೆ ಇರೋ ಭಾಷೆಯಲ್ಲೆಲ್ಲ ಮಾತಾಡ್ತಿದ್ರು.

ಕನ್ನಡ ಒಬ್ರು ಇಲ್ಲ ಆದ್ರೂ ನಾನ್ ಅಲ್ಲಿ ಹ್ಯಾಗೋ ಮಾತಾಡ್ಕೊಂಡು, ಅದೇ ಆದ್ರೂ ಒಂತರ ಖುಷಿ ಆಯ್ತು. ಅಲ್ಲಿ ಇದ್ದಿದ್ ನಂತ್ರ ಮರಾಠಿ ಕಲ್ತೆ ನಾನು ಅವಾಗ teacher ಜೊತೆ ತಪ್ಪು ತಪ್ಪು ಮಾತಾಡ್ತಾ ಮಾತಾಡ್ತಾ.

ಎಂಟ್ನೇ class ಒಂದು ವರ್ಷ ಪೂರ್ತಿ ತುಂಬಾ ಕಷ್ಟ ಆಯ್ತದು. ಯಾಕಂದ್ರೆ ಒಳ್ಳೆ ಸ್ನೇಹಿತರಿಲ್ಲ ಓದ್ಲಿಕ್ಕೆ ಜೊತೆಲಿ ಅವ್ರೆಲ್ಲಾ ಹಿಂದಿ, ಹಿಂದಿ, ಕನ್ನಡ ಅವ್ರು ಹಿಂದಿ, ಇಂಗ್ಲಿಷ್, ಮರಾಠಿ ಇಂಥವರೇ ಮಾತಾಡುದು.

ನಾನು South Indian ಎಲ್ಲ್ರು ತಮಾಷೆ ಮಾಡೊವ್ರು ನನ್ನ idli, idli ಅಂತ ತಮಾಷೆ ಮಾಡೊವ್ರು ಅದನ್ನು ಮರಿಲಿಕ್ಕೆ ಆಗುದಿಲ್ಲ. ಎಂಟ್ನೇ class ಅಲ್ಲಿ ಮಾತ್ರ ಹೀಗೆಲ್ಲ ಆಗ್ತಿತ್ತು ನಾನು ಅಳತ್ತಾ ಇದ್ದೆ ಇಡೀ class ಅಲ್ಲಿ ಎಲ್ರೂ ನಗ್ಸ್~ ನಗ್ತಿದ್ರು ನಾನೊಬ್ಬ ಅಳ್ತಿದ್ದೆ.

ಆಮೇಲೆ ಒಂಬತ್ನೆ class ಬರುವಷ್ಟ್ರಲ್ಲಿ ನಾನು ಒಳ್ಳೆ ರೀತಿ ಕಲಿತಿದ್ದೆ ಮರಾಠಿ, ಹಿಂದಿ ಇದೆಲ್ಲ. ಆದ ನಂತ್ರ ನಂಗೆ ಸ್ನೇಹಿತ್ರು ಕೂಡ ಜಾಸ್ತಿ ಅದ್ರಲ್ಲಿ class ಅಲ್ಲಿ ಇರೊವ್ರೆಲ್ಲ, ಯಾರೆಲ್ಲಾ ತಮಾಷೆ ಮಾಡಿದ್ರವರೆಲ್ಲ ನನ್~ ನನ್ಗೀಗ ಒಳ್ಳೆ ಸ್ನೇಹಿತ್ರು ಆಗಿದ್ರು.

ಆದ್ರೆ ನನ್ಗೆ ಅವ್ರು ಎಂಟ್ನೇ class ಅಲ್ಲಿ ಕಷ್ಟ ತಮಾಷೆ ಮಾಡಿದ್ದು ನೆನಪುಂಟಲ್ಲ ನಾನ್ ಅವ್ರನ್ನ ಬಿಡ್ದೆ ತಮಾಷೆ ಮಾಡಿದೆ, ಅದು ನಂಗ್ ಖುಷಿ ಆಯ್ತು. ತಮಾಷೆ ಮಾಡುದು ಈಗ ಎಂ~ ಎಂಟ್ನೇ class ಹತ್ತನೇ class . ತನ್ಕ ಅಲ್ಲಿ ಹೋಗಿ ವಾಪಸ್ ಇಲ್ಲಿ ಹತ್ತನೇ class ಆಲ್ಲಿ ಆಯ್ತು ನನ್ನದು PUC degree ಎಲ್ಲಾ ಎಲ್ಲಿ? ಮತ್ತೆ ಬೆಂ~ Udupi, Udupi ಗೆ ಬಂದೆ Bangalore ಆಯ್ತು Pune ಆಯ್ತು Udupi ಲ್ಲಿ Udupi, Kapu, Dandathirtha ದಲ್ಲಿ.

PUC ಓದಿದ್ದು ಮತ್ತೆ ನಾನ್ degree Katpadi ಯಲ್ಲಿ ಓದಿದ್ದು, ಒಂದು ಒಳ್ಳೆ ಒಂದು round ಸುತ್ತಿ ಬಂದಾಗೆ ಆಯ್ತು. ಅಲ್ಲಿ ಒಂದೊಂದು ಜಾಗದಲ್ಲೂ ಒಂದೊಂದು ಒಳ್ಳೆ ವಿಷಯ, ಒಳ್ಳೆ friends ಸಿಕ್ಕಿದ್ರು ಖುಷಿ ಆಯ್ತು.

ತುಂಬಾ ಕಲ್ತೆ ಒಳ್ಳೊಳ್ಳೆ teacher, ಮೇಷ್ಟ್ರು ಹ್ಮ್ ಖುಷಿ ಆಯ್ತು ಅಲ್ಲಿದು ಒಂದೊಂದು ಆ time school ಅಲ್ಲಿ ಇದ್ದಾಗ ಬರೆಯುದು ಓದುದು ಯಾರಿಗೆ ಬೇಕು ಅಂತ ಕಷ್ಟ ಆಗ್ತಿತ್ತು. ಯಾವನಿಗೆ ಬೇಕು ಆದ್ರೆ ಈಗ ಅದೇ.

ಶಾಲೆ ಜೇವ್ನನ್ನೇ ತುಂಬಾ ಚೆನ್ನಾಗಿದ್ದಿತ್ತು, ಈಗ ನಾವು ನಿಜ್ವಾಗ್ಲೂ ಈಗ ಕಷ್ಟ ಪಡ್ತಿದ್ವಿ. ಈಗ ಕೆಲ್ಸಕ್ಕೆ ಹೋಗ್ಬೇಕು ದುಡಿಬೇಕು ದುಡಿಲಿಲ್ಲ ಅಂದ್ರೆ ಅದು ಇಲ್ಲ ಶಾಲೆಯಲ್ಲಿ ಯಾವಾಗ್ಲೂ ರಜೆ ಇರ್ತಿತ್ತು, ಹೋಳಿ ಆಡ್ತಿದ್ವಿ.

Friends ಜೊತೆಯಲ್ಲಿ ಇರ್ತಿದ್ರು ಪಾಪ ಎಷ್ಟು ಚೆನ್ನಾಗಿ ಯಾವಾಗ ಬೇಕು ಅವಾಗ ಮನೇಲಿ friends friends ಜೊತೆಲ್ಲಿ ಆಟಾಡ್ಬೋದು Cricket ಎಲ್ಲಾ. ಆದ್ರೆ ಈಗ ಆಟಾಡ್ಬೇಕ್ ಅಂತ ರಜೆ ಇದ್ರು ಕೂಡ ಆಡ್ಲಿಕ್ಕೆ ಆಗುದಿಲ್ಲ, ನಾಳೆ ಎಂತ ಮಾಡ್ಬೇಕು ಅಂತ ಯೋಚ್ನೆ ಮಾಡ್ಬೇಕು ಎಷ್ಟ್ ಒಳ್ಳೆ school school life ಇರ್ತಿತ್ತು.

ಈಗ್ಲೂ ನಂದು WhatsApp group ಅದ್ದು school life Pune ದು school school group ಅಲ್ಲಿ ಇದ್ದೇನೆ ಅವ್ರು ಎಲ್ರು ಕೆಲವ್ರು ಹೆಣ್ಣ್ ಮಕ್ಕ್ಳೆಲ್ಲ ಎಲ್ರೂ ಮದ್ವೆ ಆಗಿದಾರೆ. ಹುಡುಗ್ರಲ್ಲಿ ಇನ್ನೂ ಒಂದು ಇಬ್ರು ಮೂರು ಜನ ಬಾಕಿ ಇದ್ದಾರೆ ನನ್ನನ್ನ ಸೇರಿಸಿ ಎಷ್ಟು ಜನ ಇದ್ದೇವೆ. ಮಾತಾಡ್ಲಿಕ್ಕೆ ಆಗಾಗ school life ಮಾತಾಡುವಾಗ ಒಂಥರಾ ಮೈ ಜುಮ್ ಅಂತ ಖುಷಿ ಆಗತ್ತೆ, ಮಾತಾಡ್ತಾನೆ ಇರ್ಬೋದು ಆದ್ರೆ, ನಾನು ಶಾಲೆಯಲ್ಲಿ ಇದ್ದಾಗ ಅಷ್ಟು ಒಳ್ಳೆ ಓದ್ತಿರ್ಲಿಲ್ಲ distinction ತಕ್ಕೋಳ್ತಿದ್ದೆ ಅಷ್ಟೇ.

Rank student ಇರ್ಲಿಲ್ಲ ಆದ್ರೆ, ಆದ್ರೆ sports ಅಲ್ಲಿ ಇದ್ದದ್ದು sports Karate ಎಲ್ಲಾ ಕಲ್ತಿದೀನಿ. ಅದು ಒಂದೊಂದು ವಿಷಯ ಹೇಳ್ಬೇಕ್ ಅಂದ್ರೆ ಇವತ್ತಂತೂ ಆಗುದಿಲ್ಲ.

ಏನ್ ಸಮಾಚಾರ? ಹೇಳ್ಬೇಕಪ್ಪಾ, ನೀ ಏನ್ ಮಾಡ್ತಿದ್ದೀಯ? ಅದೇ ನಮ್ friend ಮದ್ವೆ ಇದೆಯಲ್ಲಾ, ಬರ್ತೀಯಾ ಏನೂಂತ ಕೆಳಣಾಂತ.

ಇನ್ನೊಂದ್ two days ಇದೆಯಲ್ವೇ ಗೊತ್ತಿರ್ಲಿಲ್ವಾ ನಿಂಗ್ invite ಮಾಡಿಲ್ವಾ ಅವ್ಳು? ಓಹ್ ಮಾಡಿದ್ಲು ಬಿಡು, ಹೇಳು.

ಹೇ, ಆ side ಅಲ್ಲಿ ಆ side ಎಲ್ಲಾ ಮದ್ವೆ ನೋಡಿದ್ಯಾ, ಈ side ಮದ್ವೆ ನೋಡಿಲ್ಲ ಅಲ್ವಾ?

ಅದಿಕ್ಕೆ, ಬರ್ತೀಯಾ ಏನೂ ಅಂತ ಕೇಳನಾಂತ call ಮಾಡ್ದೆ.

ನಮ್ ಈ side ನೀ ಹೆಂಗ್ ಮಾಡ್ತಾರೆ ಮದ್ವೆಂತ ನಿಂಗ್ ಗೊತ್ತಿಲ್ಲ ಅಲ್ವಾ?

ಹೌದಾ! ಈ ಕಡೆಯೆಲ್ಲಾ two days ಮದ್ವೆ ಮಾಡ್ತಾರೆ ಕಣೇ. first ಮಾವನ್ ಮನೆದು ಸೀರೆ, ಅಜ್ಜಿ ಮನೆದು ಸೀರೆ ಅಂತೆಲ್ಲ ಉಡುಸ್ತಾರೆ.

ಆಮೇಲೆ ಅರಿಶಿನ ಶಾಸ್ತ್ರ, मेहँदी ಶಾಸ್ತ್ರ

ಇಲ್ಲಿ reception ಎಲ್ಲಾ night ಎ ಮಾಡಿರ್ತಾರೆ, ಒಂದ್ ದಿನ ಮುಂಚೆ. ಹೌದಾ! reception ನಾ? ಹೌದು. night reception, ಬೆಳಿಗ್ಗೆ ಮದ್ವೆ, ಮತ್ತೆ evening reception ಇರುತ್ತೆ ಇಲ್ಲಿ. ಹಳ್ದಿ ಶಾಸ್ತ್ರ ಎಲ್ಲಾ ಯಾ gap ಅಲ್ ಮಾಡ್ತಾರೆ? ಒಂದ್ ದಿನ ಮುಂಚೆ, ಮದ್ವೆಗಿಂತ ಒಂದ್ ದಿನ ಮುಂಚೆ ಮಾಡ್ತಾರೆ. ಚೆನಾಗ್ ಅದು ಹಳ್ದಿ ಶಾಸ್ತ್ರದಲ್ಲೇ ಚೆನಾಗ್ enjoyment ಆಗೊದು ಕಣೇ,

ಹ್ಮ್, but reception night ಮದ್ವೆ ಆದ್ಮೇಲೆ ಆಹ್ ಮದ್ವೆಗಿಂತ ಮುಂಚೆ ಒಂದ್ ದಿನ ಮುಂಚೆ ಇರತ್ತಲ್ಲ ಆ night ಅಲ್ಲಾಗತ್ತಲ್ಲ reception

ಅದು ತುಂಬಾ ಚೆನ್ನಾಗಿರುತ್ತೆ. ನಾವು ನೀನ್ ಬಾ ಒಂದ್ ಇವ್ಳ್ ಮದ್ವೆಗೆ ಹೋಗೋಣ ಚೆನ್ನಾಗಿರತ್ತೆ , enjoy ಮಾಡ್ಬಹುದು. ಹ್ಮ್, ಸರಿ, ನೋಡಣಾ. ಆ ಕಡೆ ಮದ್ವೆ ಹೇಗೆಂತ. ಹ್ಮ್, ನಿಮ್ ಕಡೆ ಎಲ್ಲಾ ಹೆಂಗ್ ಮಾಡ್ತಾರೆ? ನಮ್ ಕಡೆಗೆ, reception ಎಲ್ಲಾ first ಎ ಮಾಡಲ್ಲ. ಮದ್ವೆ ಆದ ನಂತ್ರ.

First day full ಹಳ್ದಿ ಶಾಸ್ತ್ರ, मेहँदी ಶಾಸ್ತ್ರ, ಬಳೆ ಶಾಸ್ತ್ರಾಂತ ಇರತ್ತೆ ಅಲ್ಲಾ,

ಅದನ್ನ ಮಾಡ್ತೀವಿ ನಾವ್ first .

ಹ್ಮ್, ಆಮೇಲೆ ಮದ್ವೆ ಆದ್ ನಂತ್ರ ಆಹ್ ಇದು ಗಂಡು, ಹೆಣ್ಣು ಮುಖ ನೋಡೋದು. ಅಲ್ಲಿಗಂಟ ಈ ತರ ನಿಮ್ಮ ಆ ಕಡೆ reception ಎಲ್ಲಾ ಆ ತರ ನಾವ್ ಮಾಡಲ್ಲ. ಹ್ಮ್, ಹ್ಮ್, ಹ್ಮ್. ನಮ್ culture ತರ ಇರಬೇಕು, ಈ ಮುಸ್ಲಿಂ ಅವ್ರ್ ಮದ್ವೆ ಮಾಡ್ತಾರಲ್ಲ ಹಂಗೆ. ಹ್ಮ್ . ಆಗೋ ತಂಕನೂ ಗಂಡ್ ಹೆಣ್ಣ್ ಮುಖಾನೇ ನೋಡಿರಲ್ಲ ಅಲ್ವಾ. ಹ್ಮ್ ನಮ್ದು almost ಎಲ್ಲಾ ಹಾಂಗೆ ಇರುತ್ತೆ, ಹಳ್ದಿ ಶಾಸ್ತ್ರ ಆದ್ ನಂತ್ರ ನೋಡು ಹಂಗೆ ಇಲ್ಲ.

ಅದೇನಿದ್ರೂ next ಆಹ್ ಇದು ಮುಹೂರ್ತ ಬರತ್ತೆ ಅಲ್ಲಾ,

ಆದ್ಮೇಲೆ. but ಆಹ್ ಆ ಕಡೆಯೆಲ್ಲಾ changes ಇರಲ್ಲ. ಆಹ್ ಮುಖ ನೋಡೋಕೂ ಮುಹೂರ್ತ ಎಲ್ಲಾ ಇದ್ಯಾ? ಆಹ್ ಅದು ಆವಾಗ್ಲೇ ತಾನೆ ಎದ್ರಿಗ್ ಬರ್ತಾರೆ. ಅಲ್ಲಿ ತನಕ ಎದ್ರಿಗ್ ಬರದೇ ಇಲ್ಲಾ ಅವ್ರು.

ಅದು ಶಾಸ್ತ್ರ ಇದೆ, ಅದೆಲ್ಲಾ ಆದ್ ನಂತ್ರ ನೋಡೋದು. ಅಲ್ಲಿ ತನ್ಕ ನೋಡು ಹಂಗಿಲ್ಲ. ಹ್ಮ್, ಹ್ಮ್. ನಮ್ದು ಮುಸ್ಲಿಂ ಅವ್ರ್ ಮದ್ವೆ ತುಂಬಾ ಚೆನ್ನಾಗ್ ಇರತ್ತೆ ಕಣೇ. ಅದೇ ಒಂದಿನ मेहँदी , ಒಂದಿನ ಅರಿಶಿನ ಶಾಸ್ತ್ರ. ನಿಮ್ಮಲ್ಲಿ ಅರಿಶಿನ ಶಾಸ್ತ್ರದ್ ದಿನ ಹುಡ್ಗಿ ಇದ್ರೆ boys ಎಲ್ಲಾ ನೀರು, ಅರಿಶಿನ ಎಲ್ಲಾ ಹಾಕ್ತಾರೆ ಅಲ್ವಾ?

ನಮ್ ಕಡೆಯೆಲ್ಲ ಹುಡ್ಗಿಗೆ ಬರೀ ಹುಡ್ಗಿನೇ ಹಚ್ತಾರೆ, ಹುಡ್ಗ ಎಲ್ಲಾ ಹಚ್ಚಲ್ಲ. ನಮ್ದು ಅಂದ್ರೆ ಇಡೀ family ಯಲ್ಲೇ ಇದು relation ಇರ್ತಾರಲ್ವಾ ದೊಡ್ಡಪ್ಪ, ಚಿಕ್ಕಪ್ಪ, ಅಂತ,

ಅಣ್ಣ, ತಮ್ಮ ಅವ್ರು ಮತ್ತೆ ಆ moment ಸಿಗಲ್ಲ ಅಲ್ಲಾ ಮತ್ತೆ.

ಆ ತರ ಶಾಸ್ತ್ರಕ್ಕೆ ಹಚ್ತೀವಿ ನಾವು ಎಲ್ಲರೂ ಹಚ್ಚಲ್ಲ ಆಹ್ but ನಮ್ ಮನೆಯವ್ರ್ ದೊಡ್ಡಪ್ಪ, ಚಿಕ್ಕಪ್ಪ, ಹಿಂಗೆ ಇರ್ತಾರಲ್ಲ ಅಣ್ಣ, ತಮ್ಮನ್ದಿರು,

ಹ್ಮ್, ಹ್ಮ್ ಹ್ಮ್. ಆದ್ ನಂತ್ರ night time ನಮ್ದು मेहँदी ಶಾಸ್ತ್ರ ಇರತ್ತೆ ಅದೇ ದಿನ.